ಈ ಚಿತ್ರದಲ್ಲಿ ಹಲವಾರುಗಳು ಯುವಕರು ಧರಿಸುವಂತ ಬಟ್ಟೆಗಳು ಕಂಡು ಬರುತ್ತವೆ ಹಾಗು --

ಅದರ ಮೇಲೆ ರಾಡುಗಳನ್ನು ಹಾಕಿ ಹಲವಾರು ಜನಗಳು ಅದರ ಮೇಲೆ ಸಿಮೆಂಟ್ ಅನ್ನು ಹಾಕುತ್ತಿರುವುದು ಈ ಚಿತ್ರದ ಸಂಭಾಷಣೆ.

ಈ ಚಿತ್ರದಲ್ಲಿ ನಾವು ಒಂದು ತಂಡೆಯಲ್ಲಿ ಹುಂಡಿಗಳನ್ನು ಕಾಣಬಹುದು.

ಯ ಹಾಗು ಬಿಳಿಯ ಪೈಪುಗಳನ್ನು ಹಾಕಿದ್ದಾರೆ.

ಹಾಗೂ ಈ ಚಿತ್ರದಲ್ಲಿ ಅರ್ಧಬರ್ಧ ಕಾಣಿಸುವಂತಹ ಬೈಕು ಕಾಣಿಸುತ್ತದೆ.